ಎಲ್ಲೆಲ್ಲ ಫನ್ಕ್ಷನ್ ಹೋಗ್ಬೇಕು ಅಂದ್ರೂನು ಇಷ್ಟ ಅವ್ಳ್ನ ಜಡೆ ಹಾಕೋದು ಈ ತರ ಹಾಕ್ಬೇಕು ಅಂದ್ರೆ ಆ ತರ ಹಾಕಿ ಕಲಿಸ್ತಿರ್ಥಿನಿ ನನ್ ಮಗಳಿಗೆ --

ನಮ್ ತರ ನಮ್ಗ್ ಆಗ್ತಿಲ್ಲ ನಮಗೆ ಯಾವಾಗ ಅದೃಷ್ಟ ಬರುತೋ ಗೊತ್ತಿಲ್ಲ. ಅದೃಷ್ಟ ಬಂದಾಗ ನಾವೂ ಹೋಗತೀವಿ ನೋಡೋಣ ಮುಂದೆ.

ಈವಾಗ ಜೆ.ಸಿ.ಬು ಬಂದಾಗ್ಲೂ ಅಸು ಆವಾಗ ನೋಡಿದ್ರೆ ಚಾಲ್ಕೇ ಹಾರೇ ತಕೊಂಡು ಎಲ್ಲಾ ಬಡೋವ್ರು ಎಲ್ಲಾ ಕಷ್ಟ ಪಟ್ಟು ತೆಗದು ಮಾಡ್ತಾ ಇದ್ರೂ ಈವಾಗ ಜೆ.ಸಿ.ಬು ಗಂಟೆ ಗಟ್ಟಲೆ ತೆಗಿತಾರೆ ಅಂತ ಕೂಲಿಗೆ ಕೆಲ್ಸನೆ ಇಲ್ಲ ನಮಗೆ --

'' ಅದು ಮಿಷನ್ ಏನೋ ಕುಯಿಕೊಂಡು ಅದೇನೇ ನೆಲ್ಲೆ ಸೆಪೆರಟು ಹುಲ್ಲೇ ಸೆಪೆರಟು ಎಲ್ಲಾ ದೂಳೆ ಒಂದ್''''ಸೆಪೆರೇಟ್ ಬರುತ್ತೆ .''